ಇದನ್ನು ಮುಖ್ಯವಾಗಿ ಸಾಂಬಾರು ತಿನಿಸುಗಳನ್ನು ಮುಖ್ಯವಾಗಿ ಭಾರತದಲ್ಲಿ ಉಪಯೋಗಿಸುವ ಒಂದು ಉಪಯೋಗಿಸಲ್ಪಡುತ್ತದೆ.

ಅದಕ್ಕೆ ಶರೀರಕ್ಕೆ ಬೇಕಾದ ಆರೋಗ್ಯವೂ ಕೂಡ ದೊರಕುತ್ತದೆ.

ಆ ಶ್ರೀನಿವಾಸ್ ಯೂನಿವರ್ಸಿಟಿ ಇದು ಒಂದು ಕಾಲೇಜ್ ಆಗಿದೆ ಇಲ್ಲಿ ಮಕ್ಕಳು ಓದಿ ತಮ್ಮ ಕಲಿಕೆಯನ್ನು.

ಆ ಮಾಡುವವರಾಗಿದ್ದಾರೆ ಇದು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು --

ಈ ಆ ಇದು ಒಂದು ಪ್ರಾಣಿಯಾಗಿದೆ ಇದು ಮನುಷ್ಯರಿಗೆ ಹಲವು ವಿಧದಲ್ಲಿ ಉಪಯೋಗಕರವಾಗಿ ಕೂಡ ಆಗಿದೆ ಇದರ ಮೇಲೆ ನಾವು ಸಾಮಾನುಗಳನ್ನು --

ಆಟದ ಮೈದಾನ ಇಲ್ಲಿ ಅನೇಕ ವಿಧವಾದ ಕ್ರೀಡಾಪಟುಗಳು ಕ್ರೀಡೆ ಆಡುವ ಒಂದು ಸ್ಥಳವಾಗಿದೆ. ಇಲ್ಲಿ ಅನೇಕ ವಿಧವಾದ ಕಾಂಪಿಟಿಷನ್ ಅನೇಕ ವಿಧವಾದ ಕ್ರೀಡೆಗಳು--

ಫೆರ್ನ್ಸ್ ಪೆಟಲ್ಸ್ ಆ ಆ ಇದು ಒಂದು ಹಮ್ ಅಂಗಡಿಯಾಗಿದೆ. ಇಲ್ಲಿ ನಮಗೆ ಬೇಕಾದ --